ಯಾವ್ದೋ ಒಂದು ಹುಡುಗ ಯಾವ್ದೋ ಒಂದು ಅಂಗ್ಡಿಯಲ್ಲಿ ಕಟ್ಟಿಂಗ್ ಮಾಡೋ ಅಂಗ್ಡಿ ಅನ್ಸುತ್ತೆ ಯಾಕಂದ್ರೆ ಚೇರ್ ಗಳೆಲ್ಲ ಹಾಗೆ ಇದಾವೆ ಅವ್ನೊಂದು--

ಪೋಸ್ ಕಟ್ಕೊಂಡು ಫೊಟೊ ಗೆ ನಿಂತಿದ್ದಾನೆ ಯಾವ್ದೋ ಒಂದು --

ಇದು ಯಾವ್ದೋ ಒಂದು ಸೇತುವೆ ಕೆಳಗೆಲ್ಲ ನೀರಿದೆ ನೀರ್ ಹೋಗ್ಬಿಟ್ಟು ಅದು ಬಿಳಿ ಕಲರ್ ಆಗ್ಬಿಟ್ಟಿದೆ ಇದು ಕೆಳಗೆ ಇರೋದ್ ನೀರ್ ಅಂತೇಳಿ --

ಕಲರ್ ಕಲರ್ ಆಗಿರೊವಂತಹ ಬಲೂನ್ ಗಳಿದಾವೆ ಇಲ್ಲಿ --

ಇದು ಒಂದು ಜಿ ಎಮ್ಮ್ ಅನೋ ಒಂದು ಎಲೆಕ್ಟ್ರಿಕಲ್ ಸ್ಟೋರ್ ಅಂತ ಮುಂದ್ಗಡೆ ಮೂರೂ ಬೈಕ್ಗಳು ನಿಂತಿದಾವೆ ಮುಂದೆ ರೋಡ್ ಇದೆ.

ಚೆನ್ನಾಗಿರುತ್ತೆ ಎಲ್ಲ ನೆರಳಿರುತ್ತೆ ಗಿಡಗಳು ಇರೋದ್ರಿಂದ ಇಲ್ಲಿ.

ಇಟ್ ಇಸ್ ಡಿಫರೆಂಟ್ ಅಂತಾನೆ ಹೇಳ್ಬಹುದು ನಾವಿದನ್ನೋಡಿದ್ರೆ.

ಬಹಳಷ್ಟು ಇಲ್ಲಿ ಲೈಟಿಂಗ್ ಗಳ ಹಾಕಿದಾರೆ ಬೇರೆ ಬೇರೆ ರೀತಿಯಾದಂತಹ ಸರ್ಕುಗಳು ಇಲ್ಲಿದಾವೆ.

ಆಕಡೆ ಈಕಡೆ ಎರಡು ಕಂಬಗಳ ರೀತಿಯಲ್ಲಿ ಮಾಡಿದ್ದಾರೆ .

ಜಾತ್ರೆ ಅನ್ಸುತ್ತೆ ಇದು ಜಾತ್ರೆಯಲ್ಲ ಸೋರಿ ಇದು ಮದುವೆ ಮದುವೆ ಕ್ಷಮಿಸಿ ಮದುವೆ ಯಲ್ಲಿ ಬಹಳಷ್ಟು ಜನ ಸೇರಿದಾರೆ.

ಮಾಡೋದ್ರಿಂದ ಎಲ್ಲಾರು ಸೇರಿ ಇರ್ಬೋದು ಅಂತೇಳಿ ಅವ್ರ ಒಂದು ಖುಷಿ ಮದುವೆ ಅನ್ನೋದು ಒಂದು ಸಂಭ್ರಮ.

ಬಹಳಷ್ಟು ಜನ ಬೈಕ್ ಗಳನ್ನ ಬಿಟ್ಟಿರ್ತಾರೆ ಅಲ್ಲು ಕೂಡ.

ಜಿಮ್ಮ್ ಮಾಡೋರೆಲ್ಲ ಹೆಲ್ದಿ ಯಾಗಿರ್ತಾರೆ ಆರೋಗ್ಯವ್ವಗಿ ಆದ್ರೆ --

ಬಹಳಷ್ಟು ಶ್ರೀಮಂತ್ರು ಕಾರ್ ಗಳನ್ನ ಖರೀದಿ ಮಾಡ್ತಾರೆ ಬಡವ್ರಿಗೆ ಕಾರ್ ಗಳನ್ನ ಖರೀದಿ ಮಾಡಕ್ಕಾಗೋದಿಲ್ಲ.

ತೊಪ್ಪೆಗಳ ಮೇಲೆ ಅಂದ್ರೆ ಅದ್ರ ಒಂದು ಪುಚ್ಚೆಗಳ ಮೇಲೆ ಎಲ್ಲ ಕಣ್ಣುಗಳು ಇರ್ತಾವೆ ನೋಡೋಕೆ ಮನೋಹರವಾಗಿರುತ್ತೆ.

ಅದನ್ನ ನೋಡಿದ್ರೆ ಕಣ್ಣಿಗೆ ತಂಪು ಅನ್ಸುತ್ತೆ.

ಡಿಸ್ಟರ್ಬೆನ್ಸ್ ಇಲ್ಲ ಬಿಳಿ ಕಲರಲ್ಲಿ ಬಡ್ದಿದಾರೆ ಬಣ್ಣ --

ಬೆಂಕಿ ಹಚ್ತಿದಾರೆ ಅಂದ್ರೆ ಬಹಳಷ್ಟು ಫ್ಯಾಕ್ಟರಿಗಳಲ್ಲಿ ಎನಂದ್ರೆ ಒಂದು ಕಬ್ಬಿಣದ್ದು ಅಥವ ಉಕ್ಕಿನ ಒಂದು.

ಒಂದು ವಿಶೇಷ ಅಂತ ಅನ್ನಿಸ್ತಿದೆ ಒಂದು ಹುಲ್ಲಿನ್ ಮಧ್ಯಕ್ಕೆ ಹೋಗ್ ಕೂತಿದೆ ಅದ್ಕು ಕೂಡ ಬಿಸ್ಲು ಜಾಸ್ತಿ ಇರೋದ್ರಿಂದ ನೆರಳು ಬೇಕು ಅಂತ ಅನ್ನಿಸಿರುತ್ತೆ.

ಮೀನು ನೋಡಿ ಮೀನುಗಳು ಮೀನ್ ನಲ್ಲಿ ಏನಾದ್ರು ವಿಧ ವಿಧವಾದಂತಹ ಮೀನುಗಳು ಇರ್ತಾವ ಬಾಂಗ್ಡಿ ಮೀನು ಆ ಮೀನು ಈ ಮೀನು ಅಂತೇಳಿ.

ನಾವು ಮಂಗಳೂರ್ಗೋದ್ರು ಮೀನೆ ಅಲ್ಲಿ ಜಾಸ್ತಿ ಸಿಗೋದು ಯಾಕಂದ್ರೆ ಕರವಳಿ ಪ್ರದೇಶ ಒಂದು --

ಬರಿ ಮೀನುಗಳನ್ನೆ ಅವ್ರು ಬಹಳಷ್ಟು ಮಾರಾಟ ಮಾಡೋದು ಮತ್ತು ತಿನ್ನೋದು ಖರೀದು --

ಇಲ್ಲಿ ರಸ್ತೆ ಇದೆ ನೋಡಿ ಅದ್ರ ಪಕ್ಕದಲ್ಲಿ ಮನೆಗಳಿದಾವೆ ಪಾರ್ಕ್ ಇದು ಕೂಡ ಯಾಕಂದ್ರೆ ಪಾರ್ಕ್ ಅಲ್ಲಿ ಇಂತ ರೀತಿ ಈ ರೀತಿ ಅಂದ್ರೆ --

ಬ್ಯಾಂಕ್ ನೋಡಿ ಕೆನರ ಬ್ಯಾಂಕ್ ಇದು ನಮ್ಮ ನಸ್ಕೆಯಲ್ಲಿ ಕೂಡ ಕೆನರ ಬ್ಯಾಂಕ್ ಇದೆ.

ನೋಡೋಕ್ ಚೆನ್ನಾಗ್ ಕಾಣ್ತಿದೆ ರಾತ್ರಿಯಲ್ಲಿ ಈ ಒಂದು ಲೈಟಿಂಗ್ ನ ಬೆಳಕು --

ಜುಬ್ಬ ಹಾಕೊಂಡ್ ಬಿಟ್ಟು ಬ್ಯ್ಲಾಕ ಕಲರ್ ಅಲ್ಲಿ ಒಂದು --

ಗಣೇಶನ ಗುಡಿ ನೋಡಿ ಇದ್ರು ಮುಂದೆ ದೀಪ ಹಚ್ಚಿದ್ದಾರೆ ದೇವ್ರಿಗೆ ನಮಸ್ಕಾರ ಮಾಡೋದಕ್ಕಾಗಿ.